ಮದುವೆ ಮಂಟಪದ ದ್ವಾರ ಬಾಗಿಲ ಚಿತ್ರ.

ವಾಚ್ ಮ್ಯಾನ್ ಅಲ್ಲಿ ಎಲ್ಲರನ್ನೂ ವಾಚ್ ಮಾಡುತ್ತಿದ್ದಾರೆ.

ಕೆಂಪು ಬಣ್ಣದ ಟ್ರ್ಯಾಕ್ಟರ್ ಮಹೀಂದ್ರಾ ಟ್ರ್ಯಾಕ್ಟರ್ ಶೋರೂಮ್ ಕಾಣುತ್ತಿದೆ.

ಮತ್ತು ಸುತ್ತ ಗಿಡ ಮರಗಳಿಂದ ಕಾಣುತ್ತಿದೆ.

ಇದರಲ್ಲಿ ಮೂರು ಬಾಕ್ಸ್ ಗಳು ಮೇಲೆ ಯಾವುದೋ ಒಂದು ಡಬ್ಬವನ್ನು ಹೊಂದಿಸಿದ್ದಾರೆ.

ಇಲ್ಲಿ ಬರ್ತಡೇ ಮಾಡುತ್ತಿದ್ದಾರೆ ಕೇಕ್ ಕಟ್ ಮಾಡುತ್ತಿದ್ದಾರೆ.

ಇದು ಕಟಿಂಗ್ ಶಾಪ್ ಸಲೂನ್ .

ಎದುರುಗಡೆ ಕನ್ನಡಿ ಮತ್ತು ಬೇರೆ ಬೇರೆ ಸಾಮಗ್ರಿಗಳು ಕಾಣುತ್ತಿವೆ.

ಗು ಪ್ಯಾಂಟ್ ಶರ್ಟ್ ಧರಿಸಿ ಅವರು ಚಿತ್ರ ತೆಗೆಯುತ್ತಿದ್ದಾರೆ ಫೋಟೋ ಮುಂದುಗಡೆ ಒಂದು ಹೆಲಿಮೆಟ್ ಬಿದ್ದಿದೆ.

ಮನೆಯಲ್ಲಿ ಮೂರು ದೀಪಾಗಳು ಮನೆಯ ಪಕ್ಕದಲಿ ಒಂದು ಬೀದಿ ದೀಪ ಕಾಣುತ್ತಿದೆ.

ಇದು ಯಾವ ಬಾಟಲ್ ಎಂದು ನನಗೆ ತಿಳಿದಿಲ್ಲ.

ಆಟೋದ ಮೇಲೆ ಒಂದು ಆಟೋದ ವಿಲ್ ಹಾಕಲಾಗಿದೆ.

ಮೂರು ಜನ ಬಿಳಿ ಮತ್ತು ಯಲ್ಲೋ ಬಣ್ಣದ--